ಇಲ್ಲಿ ಒಂದು ಬಿಳಿ ಬಣ್ಣದ ಕಾರ್ ನಿಂತಿದೆ

ಹಾಗೆ ಇಲ್ಲಿ ಜಿಮ್ಮಿ ಗೆ ಬೇಕಾಗಿರುವ ಎಕ್ವಿಪ್ಮೆಂಟ್ಸ್ ಅನ್ನು ಇಟ್ಟಿದ್ದಾರೆ.

ಇಲ್ಲಿ ಎಂಟ್ರನ್ಸಿ ನಲ್ಲಿ ಹಲವಾರು ಹೂಗಳಿಂದ ಡೆಕೋರೇಷನ್ ಗಳನ್ನು ಮಾಡಲಾಗಿದೆ.

ಇಲ್ಲಿ ಜಿಮ್ಮಿಗೆ ಬೇಕಾಗಿರುವ ಇಕ್ವಿಪ್ಮೆಂಟ್ಸ್ ಅನ್ನು ನೋಡುತ್ತೇವೆ.

ಇಲ್ಲಿ ಕಾವೇರಿ ಕನ್ನಡ ಸಂಘ ಎಂಬ ಪೋಸ್ಟರ್ ಅನ್ನು ಅಂಟಿಸಲಾಗಿದೆ.